ಇದೊಂದು ಬೀಚ್ ಎಂದು ಪರಿಗಣಿಸಲಾಗುತ್ತಿದೆ ಇಲ್ಲಿ ತಂಪಾದ ಪಾನಿಗಳಾಗಲಿ ಐಸ್ ಕ್ರೀಮ್ ಆಗಲಿ ಮಕ್ಕಳಿಗೆ ಆಟವಾದುವುದಕ್ಕಾಗಲಿ ಯಾವ ರೀತಿಯ ತೊಂದರೆ ಇರುವುದಿಲ್ಲ. ಏಕೆಂದರೆ ಈ ದೃಶ್ಯದಲ್ಲಿ ಕಂಡು ಬರುತ್ತಿರುವುದು--

ಇದೊಂದು ಬೀಚ್ನಲ್ಲಿ ಇರುವ ಅಂತಹ ಬ್ರಿಡ್ಜ್ . ಇಲ್ಲಿ ಬ್ರಿಡ್ಜ್ ಮೇಲೆ ನಿಂತು ನಿಂತ್ಕೊಂಡು ನೋಡಿದರೆ ಎಲ್ಲ ತರ ಎಲ್ಲಾ ತರ ಪ್ಲೇಸ್ಗಳು ಇಲ್ಲಿ ಕಂಡು ಕಾಣುತ್ತದೆ.

ಈ ಬೋಟ್ ನಲ್ಲಿ ನಿಲುಗಡೆ ಆಗಿದೆ ನೀರಿನಲ್ಲಿ ಇಲ್ಲಿ ಎಲ್ಲರೂ ಜನರು ಬಂದು ಇಳಿಯುತ್ತಿದಾರೆ ಈ ದೃಶ್ಯದಲ್ಲಿ ಕಂಡು ಬರುತ್ತಿರುವುದು.